ಇದ್ರಲ್ಲಿ ಬಂದು ಒಂದು ದೇವಸ್ಥಾನ ಇದೆ ಅದರ ಮೇಲೆ ತುಂಬ ಕೆತ್ತನೆ ಮಾಡಿದ್ದಾರೆ

ಇದರಲ್ಲಿ ಬಂದು ಶ್ರೀ ನ-ನವಗ್ರಹ ಶಾಂತಿ ಜೈನ ಮಂದಿರ ಅಂತ ಒಂದು ಬೋರ್ಡ್ ಇದೆ.

ಇದು ಬಂದು ಒಂದು ದೇವಸ್ಥಾನ ತರ ಇದೆ ಅದರ ಕಂಬದ ಮೇಲೆಲ್ಲಾ ಒಂದು ಕೆತ್ತನೆ ಇದೆ ಹಳೆಯ ಕಾಲದ ಕೆತ್ತನೆ ಮತ್ತೆ ಅಲ್ಲಿರೋ ಒಂದು ಶಿಲಾಬಾಲಿಕೆಯರ ಗ್ರೀನ್ ಕಲರ್ ಕಾಂಬಿನೇಷನ್ ಏನ್ ಮಾಡಿದರೆ.